ಇಲ್ಲಿ ನಾವು ಒಂದು ಪಾರ್ಕ್ಅನ್ನ ನೋಡಬಹುದು ಇಲ್ಲಿ ಹಾಗೆ ಹುಲ್ಲು ತುಂಬ ಚೆನ್ನಾಗಿ ಬೆಳೆದುಕೊಂಡಿದೆ ಹಾಗೆ ಒಂದು ದೊಡ್ಡ ಕಾಂಪೌಂಡ್ನ ರೀತಿಯಲ್ಲಿ ಕೂಡ ಕಾಣಿಸುತ್ತದೆ ಇಲ್ಲಿ ಮರ ಗಿಡಗಳು ತುಂಬ ಚೆನ್ನಾಗಿದೆ. ಬೆಳೆಸಿದ್ದಾರೆ.

ಒಂದಷ್ಟು ಮೆಟ್ಟಿಲು ಕೆಳ್ಗಿವೆ ದೇವಸ್ಥಾನವು ಹಳೇದಾಗಿದೆ ಮುಚ್ಚೋಗಿದೆ ಅಂತ ಹೇಳಬಹುದು ಎರಡು ದೊಡ್ಡ ಮರಗಳಿವೆ ಸುತ್ತ ಕಾಂಪೌಂಡ್ ಕೂಡ ಇದೆ.

ಹಾಗೆ ಸುತ್ತ ಒಂದು ಗ್ರೀನ್ ನರ್ಸರಿ ಅನ್ನ ಒಂದಿಷ್ಟು ತೆಂಗಿನ ಮರಗಳು ಕೂಡ ಇದೆ .

ಇಲ್ಲಿ ನಾವು ಒಂದು ರಸ್ತೆಯನ್ನ ನೋಡಬಹುದು ಸುತ್ತ ಕತ್ತಲೆಯಾಗಿದೆ ಮಳೆ ಬಂದಿರೊದಿಂದ ರೋಡ್ ಎಲ್ಲ ನೆನೆದಿದೆ.